ಇದು ಒಂದು ಎಕ್ಸಾಮ್ ಬರೆಯುವ ಸೆಂಟರ್ ಆಗಿದೆ. ಇದು ನೋಡಲು ತುಂಬಾ ಡಿಸಿಪ್ಲಿನ್ ಹಾಗು ಕ್ಲೀನ್ ಆಗೂ ಸುಂದರವಾಗಿದೆ.

ಇದು ಒಂದು ಸ್ಥಳವಾಗಿದೆ. ಇದು ನೋಡಲು ತುಂಬಾ ಸುಂದರ ಹಾಗೂ ಡಿಸಿಪ್ಲಿನಗಳಿಂದ ಕೂಡಿದೆ.

ಇದು ಒಂದು ಭಾವುಟದ ಚಿತ್ರವಾಗಿದೆ ಇದು ನೋಡಲು ತುಂಬಾ ಸುಂದರವಾಗಿದೆ ಇದರ ಹಿಂಭಾಗದಲ್ಲಿ ಬೆಟ್ಟಗಳ ಸಲಾಖೆಯೇ ಇದೆ ಇದರ ಬಲ ಭಾಗದಲ್ಲಿ ಮನೆಗಳ ಸಲಾಖೆಯೇ ಇದೆ ಇದರ ಇದರ ವ ಎಡ ಭಾಗದಲ್ಲಿ ಉಮ್ ಅ ಸ್ಫಟಿಕ ಲಿಂಗಗಳಿವೆ .

ಒಂದು ಪೊಲೀಸ್ ಸ್ಟೇಷನ್ ನ ಚಿತ್ರವಾಗಿದೆ. ಇದು ನೋಡಲು ತುಂಬಾ ಸುಂದರವಾಗಿದೆ .ಇದರಲ್ಲಿ ನಮ್ಮ ರಾಷ್ಟ್ರ ಲಾಂಛನವಾದ ನಾಲ್ಕು ತಲೆಯ ಸಿಂಹ ಬೂದಿ ಕೂಡ ಕಾಣಿಸುತ್ತಿದೆ. ಇದರ ಕೆಳಭಾಗದಲ್ಲಿ ಚಿತ್ರಗಳಿವೆ.